ನ್ಯೂ ಮಹಾಲಕ್ಷಿ ಅಂತ ಹೇಳ್ಬಿಟ್ಟು ಬೋರ್ಡ್ ಹಾಕಿದ್ದಾರೆ ಇಲ್ಲಿ ಅಂಗಡಿಗೆ.

ಈ ಚಿತ್ರದಲ್ಲಿ ನೋಡುವುದ ಏನಪ್ಪ ಅಂತ ಅಂದ್ರೆ ಇದು ಒಂದು ದೊಡ್ಡದಾದ ಹಾಸ್ಟೆಲ್ ಅಂತಾನೆ ಹೇಳಬಹುದು.

ಇಲ್ಲಿ ದೇವಸ್ಥಾನಕ್ಕೆ ವೈಟ್ ಕಲರ್ ಪೇಂಟ್ ಅನ್ನು ಹೊಡೆದಿದ್ದಾರೆ ಮತ್ತು ಅದರ ಪಕ್ಕದಲ್ಲಿ ಒಬ್ಬ ಮನುಷ್ಯ ಇದ್ದಾನೆ.

ಈ ಚಿತ್ರದಲ್ಲಿ ನೋಡೋದೇ ಏನಪ್ಪಾ ಎಂದರೆ ಇದು ಒಂದು ಚರ್ಚ್ ಅಂತನೇ ಹೇಳಬಹುದು.

ಮತ್ತು ಒಂದು ಟೇಬಲ್ ಕೂಡಾ ಕಾಣ್ತಾಇದೆ ಟೇಬಲ್ ಮೇಲೆ ಒಂದು ರೆಡ್ ಕಲರ್ ಬಾಕ್ಸ್ ಇದೆ.

ಈ ಬೋರಿನ ಗಾಡಿ ಎರಡು ಇದ್ದಾವೆ ಮತ್ತು ಒಂದು ಆ ಬೋರಿನ ಗಾಡಿಯಿಂದ ಇರತಕ್ಕಂತಹ ಕಬ್ಬಿನ ಪುರಾ ಮೇಲಕ್ಕೆ ಎತ್ತರವಾಗಿ ಎತ್ತಿದೆ.

ಮತ್ತು ಅದರಿಂದ ಒಬ್ಬ ಮನುಷ ಕೂಡ ನಿಂತಿದಾನೆ ಅವನು ಆಪರೆಟರ್ ಅಂತನೇ ಹೇಳಬೊದು.

ಮತ್ತು ಈ ಚಿತ್ರದ ಒಳಗಡೆ ಬೆಂಕಿ ಮೇಲೆ ಹೋಗಿದೆ ಕಿಡಿ ಕಿಡಿ ತರ.